ಇದು ಒಂದು ಪೀಜ್ಜಾ ಮಾರುವ ಅಂಗಡಿಯಾಗಿದೆ ಇಲ್ಲಿ--

ಇಲ್ಲಿ ಪಿಜ್ಜಾವನ್ನು ಇಟ್ಟಿದ್ದಾರೆ ಹಾಗೂ ಒಂದೆರಡು ಸ್ಪೂನುಗಳು ಇಲ್ಲಿ--

ಗಂಡು ಮಕ್ಕಳು ನಿಂತುಕೊಂಡು ಏನೋ ಸಮಾಚರವನ್ನು ಮಾಡ್ತಾಯಿದ್ದಾರೆ ಹಾಗು ಒಂದು ದೊಡ್ಡದಾದ--

ಬಾಕ್ಸ್ ಇದೆ ಹಾಗು ಎರಡು ಕಂಪ್ಯೂಟರ್ ಸಹಿತ--

ಇದು ಒಂದು ದೊಡ್ಡ ಬಿಲ್ಡಿಂಗ್ ಇದೆ.

ಜಾರಿಕೊಂಡು ಬರ್ತಾ ಇದಾರೆ ಇದು ಒಂದು ದೊಡ್ಡ ಗಾತ್ರದ ಜಾರುವ ಬಂಡೆಯಾಗಿವೆ.

ಸನ್ನ ಸಣ್ಣ ಫೋಟೋ ನೋಡಬಹುದು ಹಾಗು--

ಹಾಗೂ ವರ್ಕೌಟ್ ಮಾಡುತ್ತಿದ್ದಾನೆ ಹಾಗೂ ಇಲ್ಲಿ ಕಬ್ಬಿಣದ ಪೋಲ್ಸ್ ಅನ್ನ ನೋಡಬಹುದು.

ನಾಲ್ಕು ಜನ ವ್ಯಕ್ತಿಗಳು ಬೆಟ್ಟವನ್ನು ಹತ್ತುವ ಒಂದು ದೃಶ್ಯ ಕಾಣತ್ತಾ ಇದೆ.

ವಿದ್ಯುತ್ ಕಂಬವನ್ನು ನೋಡಬಹುದು ಹಾಗು ಒಂದು ಇಲ್ಲಿ--

ಸುಂದರವಾಗಿ ಕಾಣ್ತಾ ಇದ್ದಾರೆ ಹಾಗು ಗಂಡು ಮಕ್ಕಳು--

ಆ ಇಲ್ಲಿ ಇದರ ಮೇಲೆ ಒಂದು ಬೋಟ್ ಇದೆ.

ನಿಂತುಕೊಂಡಿದ್ದಾರೆ ಹಾಗು ಅದರ ದಂಡೆ ಮೇಲೆ ಒಂದು ದೊಡ್ಡ ದಾರಿ.

ಹಾಗು ಒಂದು ಬೈಕ್ ಕಾಣ್ತಾ ಇದೆ.

ಟೇಬಲ್ ಒಂದು ಗೊಂಬಿಯ ಚಿತ್ರವಸಹಿತ ನೋಡಬಹು--

ಇಲ್ಲಿ ಒಂದು ಸೂಚನಾ ಫಲಕ ವಿದೆ.

ಒಂದು ಎರಡು ಕುಂಡಲಗಳನ್ನು ನೋಡಬಹುದು ಹಾಗೂ --

ಕಾಣುತ್ತೇವೆ ಹಾಗೂ ದೊಡ್ಡದಾದ ಒಂದು ಬಿಲ್ಡಿಂಗ್ ಇದೆ.

ಗಿಡಗಳನ್ನೂ ಕೂಡ ಕಾಣಬೋದು ಒಂದ್ ಚೇರ್ ಟೇಬಲ್ ಕೂಡ ಕಾಣುತ್ತದೆ.

ಕುಂಡಲಗಳನ್ನು ನೋಡಬಹುದು ಹಾಗೂ ಸಣ್ಣ ಸಣ್ಣ ಗಿಡಗಳು ಇವೆ.

ಹಾಗು ಒಂದು ಟ್ಯಾಬ್ಲೇಸ್ ನಾಲ್ಕು ಕುರ್ಚಿಗಳು ಹಾಗು--

ಇದು ಒಂದು ಹೊಳೆ ಆಗಿದೆ ಹಾಗು--

ಇದು ಒಂದು ಹಳೆಯ ಕಾಲದ ಒಂದು ಕೋಟೆ ಆಗಿದೆ.

ಸುತ್ತ ಮುತ್ತಲು ಸಣ್ಣ ಸಣ್ಣ ಗಿಡಗಳ--